ವಾಸ್ತವಿಕವಾಗಿ ಪ್ರಾಚೀನಕಾಲದ ಎಲ್ಲ ಆಧುನಿಕ ವಿದ್ವಾಂಸರು ಜೀಸಸ್ ಐತಿಹಾಸಿಕವಾಗಿ ಅಸ್ಥಿತ್ವದಲ್ಲಿ ಇದ್ದರು ಎಂದು ಒಪ್ಪುತ್ತಾರೆ.

ರೈಲಿ ನಲ್ಲಿ ಪ್ರಯಾಣಿಸುವುದು ಎಂದರೆ ಎಲ್ಲಿ ಇಲ್ಲದ ಖುಷಿ ರೈಲಿ ನಲ್ಲಿ ಪ್ರಕೃತಿಯನ್ನು ನೋಡುತ್ತಾ ಸಾಗುವುದೆಂದರೆ ಒಂದು ಸೊಗಾಸಾದ ಅನುಭವವಾಗಿದೆ ಭಾರತದಲ್ಲಿ ಕೊಂಕಣ್ ರೈಲ್ವೇಸ್ ಮೊಟ್ಟ ಮೊದಲಿಗೆ ಬಂದಿತ್ತು.

ಇದು ಯೂನಿಯನ್ ಬ್ಯಾಂಕ್ ಯಿನ ರವಿವಾರ ಪೇಟೆಯ ಶಾಖೆ ಆಗಿರುತ್ತದ್ದೆ.

ಸ್ಟಿಕರ್ಸ್ ಇತ್ಯಾದಿಗಳು ಲಭ್ಯವಿರುತ್ತದ್ದೆ ಇಲ್ಲಿ ಎಲ್ಲ ಪುಸ್ತಕಗಳನ್ನು ಮಾರಲು ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ.

ಈ ವ್ಯಕ್ತಿಯು ತನ್ನ ತ್ವಚೆಯ ಬಗ್ಗೆ ಕಾಳಜಿ ಉಳ್ಳವನು ಆಗಿದ್ದಾನೆ ಹಾಗೆಯೆ ಇವನು ವಿವಿಧ ರೀತಿಯ ಕ್ರೀಮ್ ಗಳನ್ನೂ ತನ್ನ ತ್ವಚೆಗೆ ಹಚ್ಚಿಕೊಂಡು--